ಈ ಚಿತ್ರದಲ್ಲಿ ಒಂದು ಬ್ಯಾಂಕ್ ಇದೆ ಅದು ಬಂದಿ ಎಚ್_ಡಿ_ಫ್_ಸಿ ಬ್ಯಾಂಕ್ . ನಾವು ಅದ್ರಲ್ಲಿ ನೋಡಬಹುದು ನಾಲ್ಕು ತರ ಮಿಷೀನ್ಸ್ ಇದೆ ಅದರ ಮೇಲೆ ಅಂತ.